ಬೆಳ್ಳಗಿನದ್ದು ತುಂಬಾ important ಅಂದ್ರೆ ಸಂಜೆ ತನಕ ಕುತ್ಕೊಳ್ಬೇಕಲ್ಲ class ಅಲ್ಲಿ. ಹೌದು ಆ ಮತ್ತೆ ಆಹಾರ ಅಂತ ಹೇಳುವಾಗ ಎಲ್ರು ಸಹ ಗಮನ ಹರಿಸ್ತಾರೆ ಎಲ್ಲರಿಗೂ ಅದು ಅಂದ್ರೆ ಅದ್ರಲ್ಲಿ ನಮ್ದು ಈಗ ನಾವೇ ವಿದ್ಯಾರ್ಥಿಗಳು. ಅಂದ್ರೆ ನಮ್ದು depend ಆಗುದು health ನಮ್ಮ mark ಅದೆಲ್ಲ health depend ಆಗುದಂದ್ರೆ ಆಹಾರದ ಮೂಲಕ ಆಹಾರ ಚೆನ್ನಾಗಿದ್ರೆ ನಮ್ದು health ಆರೋಗ್ಯಯೆಲ್ಲ ಚೆನ್ನಾಗಿರ್ತದೆ ಅಲ್ವ ನಿಜ ಅಲ್ವ.

ಆರೋಗ್ಯ ಚೆನ್ನಾಗಿದ್ರೆ ಈಗ ಮಾತ್ರ ನಮ್ದು ವಿದ್ಯಾಭ್ಯಾಸ ನಮ್ದು ಎಲ್ಲ physically ಆಗಿ ನಾವು fit ಇದ್ರೆ ನಾವು mentally ಆಗಿ ಸರಿ ಇರ್ತೇವೆ ಆಗ ನಮ್ದು ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರುತ್ತೆ ಹೌದಾ. ಹೌದು ಅಂದ್ರೆ ಈಗ ನಮ್ಗಿಲ್ಲಿ hostel ಅಲ್ಲಿ ಮಾಡ್ತಾ ಇರ್ತಾರೆ ಇಡ್ಲಿ ಎಲ್ಲ ಬೆಳಿಗ್ಗೆ ಅದಿಕ್ಕೆ ಒಂದು soda ಹಾಕ್ತಾರಂದ್ರೆ ಯಪ್ಪಾ ಹೇಳಿದ್ರೆ ಅರ್ಥವೇ ಆಗುದಿಲ್ಲ ಅವ್ರಿಗೆಸ. ತಿನ್ನುವಾಗ ನಮ್ಗೆ ಗೊತ್ತಾಗ್ತದೆ ಆಗುದಿಲ್ಲ ಅಂತ but ತಿನ್ನದೇ ಆಗುದಿಲ್ಲ ಅಲ್ಲ ಹಸಿವಾದ್ರೆ ತಿಂದು ಹೋಗ್ತದೆ .

Complaint ಎಲ್ಲ ಕೊಟ್ಟೆವು ಆಗ ಅವ್ರು ಹೇಳಿದ್ರು ಆ ಇನ್ನು ಹೊರಗಿಂದ order ಎಲ್ಲ ಮಾಡ್ಬಾರ್ದು food ಅನ್ನು ಎಲ್ಲ full cancel ಮಾಡ್ತಾಯಿದ್ದೇವೆ ಯಾವ್ದು ಸರಿಯಿಲ್ಲ ಅಂತ ಗೊತ್ತಾಗ್ಬೇಕಲ್ಲ ನಮಿಗೆಸ ಅಂತೆಲ್ಲ ಹೇಳಿದ್ರು. ಸರಿ ಸರಿ ಸರಿ ಇನ್ನೊಮ್ಮೆ ಮಾತಾಡ್ವ. Okay ಆಯ್ತ್.

Hello.

Hai ಅಕ್ಷಿತಾ ಹೇಗಿದ್ದೀಯ?

ನಾನ್ಸ ಚೆನ್ನಾಗಿದ್ದೀನಿ ಗೊತ್ತಾಯಿತಾ ಯಾರು ಅಂತ? ಹಾ ಗೊತ್ತಾಯ್ತು ಶ್ವೇತಾ ಅಲ್ಲ. ಹಾ ಹೌದು correct.

ಹಾ ನೆನ್ಪಿದೆಯಾ ಮಾಡಿದ್ದು . ಮತ್ತೆ ಎಂತ ಮಾಡ್ತಾ ಇದ್ದೀಯಾ? ಹಾ ಏನಿಲ್ಲ, ಕೂತ್ಕೊಂಡಿದ್ದೇನೆ ನೀನು? ಹೌದ ನಾನ್ಸ ಕೂತ್ಕೊಂಡಿದ್ದೆ ಹಾಗೆ ನಿಂದು ನೆನ್ಪಾಯ್ತು ಅದಿಕ್ಕೆ call ಮಾಡಿದ್ದು. ಹ ಹೌದಾ ಮತ್ತೆ ಊಟ ಆಯ್ತಾ? ಹಾ ಊಟ ಆಯ್ತು, ಎಂತ ಗೊತ್ತ ನೀನು ಅಡುಗೆಯದ್ದಲ್ಲಿ special ಅಲ್ಲ.

ನಂಗೆ ಇವತ್ತು ಮಧ್ಯಾಹ್ನಕ್ಕೆ ಮೀನ್ ಸಾರ್ ಮಾಡುವಾ ಅಂತ ಹೇಳ್ಕೊಡು. ಮೀನ್ ಸಾರ್ ಮಾಡುದಾ ಹಾಕೋದು ನೀನು. ಹ ಮೀನು ನಾನು ಬಂಗುಡೆ ತರ್ತೀನಿ.

ಹಾ ಅದಿಕ್ಕೆ ಎಂತ ತೆಂಗಿನಕಾಯಿ.

ತೆಂಗಿನಕಾಯಿ ತುರಿ, ಹಸಿ ಮೆಣಸು.

ಮತ್ತೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ಉಂಟಲ್ಲಾ ಅದನ್ನ ಹುರ್ಕೊ ಕೊತ್ತಂಬರಿ ಬೀಜ, ಜೀರಿಗೆ ಬೀಜ, ಸಾಸಿವೆ ಬೀಜ powder ಹಾಕ್ಬಾರ್ದು ಕರಿ ಮೆಣಸು ಎಲ್ಲ ಹಾಕಿ ರುಬ್ಬೇಕು ಹುಳಿ ಹಾಕ್ಬೇಕು main .

ಮತ್ತೆ ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ರೆ ಆಯ್ತು ಮತ್ತದು ಕುದಿ ಬಂದ್ನಂತ್ರ ನಾವು ಮೀನು ಹಾಕ್ಬೇಕು ಆಯ್ತಾ.

ಮಸಾಲೆ ಒಟ್ಟಿಗೆ ಮೀನು ಹಾಕುದಲ್ಲ.

ಹಾ. ಮತ್ತೆ ಮತ್ತೆ ಯಾವುದು ಬೇಕು ನಿಂಗೆ? ಮತ್ತೆ ಅದೆ ಈವಾಗ ಮೀನ್ ಸಾರ್ ಮಾಡುವ ಅಂತ ಈವಾಗ ನೀನ್ ಹೇಳ್ಕೊಟ್ಟಿದೀಯಲ್ಲ ಹಾಗೆ ಮಾಡ್ತೀನಿ ನೋಡುವ ಹೇಗೆ ಬರುತ್ತೆ ಅಂತ.

ಹ ಆಯ್ತು ಆಯ್ತು ಮತ್ತೆ ಇದೂ ಏನಾದ್ರೂ ಪಲ್ಯ ಎಲ್ಲ ಮಾಡುದಾದ್ರೆ ಹೇಗ್ ಮಾಡೋದು ಯಾವುದಾದ್ರು ಪಲ್ಯ ಹೇಳ್ಕೊಡಿ ಇದು ಉಂಟಲ್ಲಾ main ಪಲ್ಯಕ್ಕೆ first ನಾವು ಒಗ್ಗರಣೆ ಹಾಕ್ಲೆ ಬೇಕು ಆಯ್ತಾ ತೆಂಗಿನ ತೆಂಗಿನ ಎಣ್ಣೆಯಲ್ಲಿ.

Sun flower ಎಲ್ಲ ಹಾಕ್ಬಾರ್ದು ತೆಂಗಿನ ಎಣ್ಣೆ ಒಳ್ಳೇದು ತೆಂಗಿನ ಎಣ್ಣೆಗೆ ಸಾಸಿವೆ, ಉದ್ದಿನ್ ಬೇಳೆ ಮತ್ತೆ ಕರಿ ಕರಿ ಮೆಣಸು ಇದು ಕರಿಬೇವು ಗೊತ್ತುಂಟಲ್ಲ ಹಾಕಿ. Next ತರಕಾರಿ ಎಲ್ಲ, ಹಸಿರು ತರ್ಕಾರಿ ಯಾವುದು ಆಗ್ತದೆ . ಬೆಂಡೆಗೆ ಇಲ್ಲದ್ರೆ ಇದಕ್ಕೆ ಬಟಾಟೆ, ಮೂಲಂಗಿ, ಸೊಪ್ಪು,.

ಯಾವುದು ಆಗ್ತದೆ ನಿಂಗೆ ಅದನ್ನ ಮಾಡಿ ಹಾಕಿದ್ರೆ ಹ ಮತ್ತೆ ಸ್ವಲ್ಪ ನೀರ್ ಹಾಕಿ ಬೇಯಿಸುದು ಉಪ್ಪು ಹಾಕಿ ಮತ್ತೆ ಅದು ಬೇಯಿದ್ನಂತ್ರ ತೆಂಗಿನ ತುರಿ ಹಾಕಿದ್ರೆ ಆಯ್ತು. ಎಲ್ಲಾ ಆತರನೆನಾ ಮಾಡೋದು . ಬಾಜಿಯೆಲ್ಲ ಹಾಕಿ, ತರಕಾರಿ ಎಲ್ಲ ಹಾಕಿ.

ಬೇಕಿದ್ರೆ ಸಾಂಬಾರ್ ಹುಡಿ ನಿಮ್ಗೆ ರುಚಿಗೆ ಸ್ವಲ್ಪ style ಮಾಡ್ಬೇಕಿದ್ರೆ ಈ chicken ಸುಕ್ಕದ ಪುಡಿ ಎಲ್ಲ ಹಾಕ್ಬಹುದು.

ಮತ್ತೇ last ಗೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಒಳ್ಳೆದಲ್ಲ. ಹೌದು ಹೌದು ಹೌದು ರುಚಿ ಬರ್ತದಲ್ಲಾ.

ಆಯ್ತು ನಾನ್ ಅನ್ಕೊಂಡೆ ಅಡಿಗೆಯದ್ದೆಲ್ಲಾ ನಿನ್ನತ್ರನೆ ಕೇಳಿದ್ರೆ ಸರಿ ಗೊತ್ತಾಗ್ತದೆಯಂತ ಅದಿಕ್ಕೆ call ಮಾಡಿದ್ದು. ಹ್ಮ ಮತ್ತೆ .

ಇಲ್ವಾ ಎಂತ ಗೊತ್ತುಂಟ ಮೀನ್ ಸಾರ್.

ಹ ಬಂಗುಡೆ ಈಗ ಬಂಗುಡೆ ಸಿಗುತ್ತಲ್ಲಾ.

ಸರಿ ನಾನು ಏನಾದ್ರು ಮಾಡ್ಲಿಕಿದ್ರೆ call .

ಆಯ್ತು ಆಯ್ತು ಸರಿ ಹಾಗಾದ್ರೆ .

ಗೊತ್ತಾಯ್ತಾ ಯಾರಂತ? ಗೊತ್ತಾಯ್ತು ಯಾಕೆ ನಮ್ಗೆ voice ನೋಡಿದ್ರೇನೇ ಗೊತ್ತಾಗುತ್ತೆ ನೀವ್ ಎಲ್ಲ full busy . ಹೌದು ನಾವೆಲ್ಲ busy ಯಾ ನಿಂದು number ಇಲ್ಲ ನೀನ್ ಸಾ call ಮಾಡುದಿಲ್ಲ ಹಾಗೆ ಮತ್ತೆಂತ ಮಾಡುದು. ನಮ್ಮತ್ರ number ಉಂಟು ನಿಮ್ಮತ್ರ ಅಲ್ಲ number ಇಲ್ಲದಿರುದು ಹಾಗಾಗಿ ನೀವೇ call ಮಾಡ್ಬೇಕು ನಮ್ಹತ್ರ number ಇರು~ ಇರುದಿಲ್ಲಲ್ಲ. ನಿಮ್ಹತ್ರ ಇತ್ತಲ್ಲ ನನ್ನ number ಏನಾಯ್ತು? ನಂದು mobile ಬೇರೆ ತಗೊಂಡ್ನ ಹಳೇ number ಎಲ್ಲ number ಹೋಯ್ತು, ಎಲ್ರದೂ ಹೋಯ್ತು number ಈಗ.

ಮತ್ತೆ ನಮ್ದೊಬ್ರು college friend ಸಿಕ್ಕಿದ್ರು.

ಅವ್ರತ್ರ ತಗೊಂಡ್ number ತಗೊಂಡ್ ನಿನ್ಗೆ call ಮಾಡಿದ್ದೀವಾಗ.

ಮತ್ತೆ ಎಲ್ಲಿದ್ದೀ ಇವಾಗ ಊರಲ್ಯಾ ಅಥ್ವಾ job ಆಯ್ತಾ? ನಂಗೆ job ಆಯ್ತು ನಾನ್ ಬೆಂಗ್ಳೂರಿಗ್ ಬಂದೆ ಮೂರ್ ತಿಂಗಳಾಯ್ತು. ಹೊ ಈಗ ತುಂಬ ದೂರ ಹೋಗಿ ಕೂತ್ಕೊಂಡಿದ್ದೀಯಾ.

ಏನ್ಮಾಡನಾ ನಾವ್ ಹತ್ರ ಇದ್ರೆ ಎಲ್ಲಿ ನೀವ್ ನೆನ್ಪೇ ಆಗಲ್ಲ ನಿಮ್ಗೆಲ್ಲ ಇನ್ನು ದೂರ ಹೋದ್ರೇನೆ better ಅಲ್ವಾ ಮತ್ತೆ ಹ್ಮ ಮನೆಯಲ್ಲಿ ಅಮ್ಮ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆಂದ ಅದರಾ ನಿಮ್ಮನೆಯಯೆಲ್ಲ ಹೇಗಿದ್ದಾರೆ? ಹ ನಮ್ಮನೆಯಲ್ಲೆಲ್ಲ ಆರಾಮ್ ಇದ್ದಾರೆ.

ವಿಷಯ ಏನಿಲ್ಲ ನಂಗೊಂದ್ ಸ್ವಲ್ಪ ನಿನ್ಹತ್ರ ಒಂದ್ help ಬೇಕಿತ್ತದಕ್ಕೆ ಕೇಳುವ ಅಂತ call ಮಾಡಿದ್ದು. ಎಂತ help ಮಾರ್ರೇ ನಿಮ್ಗೆ ನಮ್ಮಿಂದ, ಹೇಳಿ ನೋಡುವ. ನಂಗೊಂದ್ ಸ್ವಲ್ಪ ಆ laptop ಒಂದು ತಗೋಳಿಕ್ಕುಂಟು ಅದ್ರ ಬಗ್ಗೆಯೆಲ್ಲ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ನಿನ್ನಿಂದ. ಯಾಕೆ ಕೆಲ್ಸ ಆಯ್ತಾ ನಿಮ್ಗೂನೂ? ನಂಗ್ ಕೆಲ್ಸ ಆಯ್ತು ಏನ್ ದೊಡ್ಡ್ ಕೆಲ್ಸ ಅಲ್ ಸಣ್ಣ ಕೆಲ್ಸ. ಹ್ಮ ಸರಿ ಯಾವ ತರ ಕೆಲ್ಸ ನಿಮ್ಗೆ, ಯಾವ್ ತರ budget ಅಲ್ ಬೇಕು? ನಂಗೊಂದು ತುಂಬ costly ಅಲ್ಲ cheaper ಅಲ್ಲಿ ಒಳ್ಳೇ company ಯದ್ದು ಬೇಕು. Cheaper ಅಲ್ಲಾದ್ರೆ ನಿಮ್ಗೆ performance base ಹೆಂಗೆ ಬೇಕು ಅದರ ಮೇಲೆ depend ನಿಂಗೇನ್ ಮನೆಯಲ್ಲಲ್ಲ ಕೂತ್ಕೊಂಡ್ ಕೆಲ್ಸ ಮಾಡಕ್ಕಾ ಅಥವಾ

ಹ ಮನೆಯಲ್ಲಾದ್ರೆ ನಿಮ್ಗೆ ಜಾಸ್ತಿ weight ಇರೋ weight less ಎಲ್ಲ ತಗೋಳ್ಳುದ್ರುನೂ ಏನ್ problem ಇಲ್ಲ weight ಇರುವಂತದ್ ತಗೋಳ್ಬೋದು. but ಅದೇ, Dell, HP, Acer ಅದೆಲ್ಲ ಇದೆ budget ಸಿಗುತ್ತೆ ಮೂವತ್ತೈದ್ ಸಾವ್ರ ಒಳಗಡೆ but full cash ಏನ್ ನೀನು? ನಾನ್ full cash ಅಲ್ಲ EMI ಕಟ್ಟುವ ಹಾಗೆ ಬೇಕು ಅಂದ್ರೆ ತುಂಬ ಜಾಸ್ತಿಸ ಕಟ್ಲಿಕ್ಕೆ ಒಂದು two year ಹಾಗೆ ಕಟ್ಟುವಂತದ್ದು. ಹ್ಮ ಹಾಗಾದ್ರೆ two year ಆದ್ರೆ ಸ್ವಲ್ಪ interest ಆಗುತ್ತೆ ಪರ್ವಾಗಿಲ್ಲಲ್ಲಾ? ಓ interest ಜಾಸ್ತಿ ಬೀಳ್ತದೆ ಅಲ್ಲಾ. Interest ಅಂದ್ರೆ ಎರಡು ವರ್ಷಕ್ಕೆ ಅಂದ್ರೆ ನಮ್ಗೆ amount ಚಿಕ್ಕದಾಗ್ಬೇಕಂದ್ರೆ interest ಸ್ವಲ್ಪ ಆಗುತ್ತೆ.

One year ಕಟ್ಟುದಂದ್ರೆ ನಂಗ್ ಜಾಸ್ತಿ ಆಗುತ್ತ್. ಹೌದು ಹ್ಮ ಅದೇ one year ಅಂದ್ರೆ ನೀನು almost ಮೂವತ್ತೈದು ಸಾವ್ರ ಅಲ್ಲಾ

ಮೂವ~ ಮೂವತ್ತೈದು ಸಾವಿರಂದ್ರೆ ನಿಂಗೆ ಮೂರು ಸಾವಿರ ತನಕ almost ಬರುತ್ತೆ interest ಸೇರಿ. One year ಗೆ ಅಲ್ಲಾ ಮೂರ್ ಸಾವಿರ ತನಕ ಬರ್ತದೆ ಅಲ್ಲಾ? ಹಾಗಾದ್ರೆ ಇನ್ನು ಎರಡು year ಮಾಡು ಪರ್ವಾಗಿಲ್ಲ interest ಗೊತ್ತಾಗಲ್ಲ ಹಾಗೆ ಕಟ್ಟುವ ಹಾಗೆ. ಹ್ಮ ಅದೇ ಸಿಗುತ್ತೆ Dell, Acer ಚೆನ್ನಾಗಿರುವಂತದ್ದೆಲ್ಲ ಇದೆ. ಹಾ ನಿಂಗೆಲ್ಲ ಒಂಚೂರು laptop ಬಗ್ಗೆಯೆಲ್ಲ ಗೊತ್ತುಂಟಲ್ಲ ಅದಕ್ಕೆ ಕೇಳುವಾಂತ ನಾನ್ phone ಮಾಡಿದ್ದು. ಅದೇ ನಿಂಗೆ ಅದೇ Excel, Word ಅದ್ರೆಲ್ಲೆನಾ ಕೆಲ್ಸ ಆದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿಯಲ್ಲೂ ಸಿಗುತ್ತೆ ಮೂವತ್ತೈದ್ ಸಾವಿರಾನೂ ಬೇಕೂಂತಿಲ್ಲ.

Offer ಬೇರೆ ಇರುತ್ತಲ್ಲ ಆವಾಗ ತಗೋಬೇಕು ಇವಾಗ Christmas offer ಬರುತ್ತಲ್ಲ ಹ Christmas time ಅಲ್ಲೇ ತಗೋಳ್ತೇನೆ ನಿಂದು ಊರಿಗ್ ಬರುವ plan ಎಂತಾದ್ರೂ ಇದ್ರೆ ಒಟ್ಟಿಗೇ ನಂಗೆಲ್ಲ ಗೊತ್ತಿಲ್ಲ ಅಲ್ಲಾ ಅದ್ರ ಬಗ್ಗೆ ಎಲ್ಲ. ಹ್ಮ ನಾನು ಬರ್ತೀನಲ್ಲ ಊರಿಗೆ ಬರ್ಬೇಕ್ Christmas time ಗೆ ನಮ್ಗ್ ಒಂದು week ರಜೆ ಇದೆ twenty fourth ಹೊರಟ್ರೆ ನಮ್ಗೆ next ಜನವರಿ second ಗೆ ಹೋಗುದು so , ಹಾಗಾಗಿ ಹಾ ಬರ್ತೀವಿ.

Phone ಮಾಡ್ತೀನಿ ನಿಂಗೆ. ಅದೇ ನಿಮ್ಗೆ ಮನೆಯಲ್ಲೆಲ್ಲ okay ಅಲ್ಲ ಯಾರು amount ಎಷ್ಟೂಂತ ಏನೂನೂ ಹೇಳಿಲ್ಲಲ್ಲ ನೀನೆ ತಾನೆ pay ಮಾಡೋದು?

ಹ್ಮ ಹಾಗಾದ್ರೆ ನೀನು ಯಾರತ್ರಾನೂ ಕೇಳೋ ಕೇಳ್ಬೇಕಂತ ಏನಿಲ್ಲಲ್ಲ details ಕಳಿಸಿರ್ತೀನಿ WhatsApp ಅಲ್ಲಿ. ನಂಗೆಲ್ಲ ಅದೆಲ್ಲ ಗೊತ್ತಾಗುದಿಲ್ಲನೀನ್ ಬರ್ತೀಯಲ್ಲ ನೀನೇ ಹೇಳು. ಹ ನಾನು ಬರ್ತೀನಿ ಅದೇ ನೋಡ್ಕೊಂಡು ಹೋಗ್ಬರುವ. Amount ಮತ್ತೆ company ದು ಬೇಕಾದ್ರೆ ಒಂದು ಕಳ್ಸಿಬಿಡು ನಾನ್ ನೋಡ್ತೇನೆ. ನಾ ಬೇಕಾದ್ರೆ ನಿಂಗೆ laptop photos ಸು ಅದು ಇದು ಸ್ವಲ್ಪ ಕಳಿಸ್ತಿನೀ.

ನೋಡುವ ನಿಂಗೆ ನೀನು okay ಅಂದ್ರೆ ಬಂದಾಗ ನಿನ್ನ meet ಮಾಡಿ ಅಲ್ಲೇ ಹೋಗಿ ಬೇಕಂದ್ರೆ direct ಆಗ್ purchase ಮಾಡುದಾದ್ರೆ direct ಮಾಡ್ವಾ ಇಲ್ಲ online ಅಲ್ಲಿ book ಮಾಡುದಾದ್ರೆ online book ಮಾಡ್ವಾ.

Okay ನಾ ನಾನೀವಾಗ ಅದೇ office ಇಂದ ಹೊರಡ್ತಾ ಇದ್ದೀನಿ ಇಲ್ಲ ಇಲ್ಲ ಗಾಡಿಯಲ್ಲಿದ್ದೀನಿ ಅದಕ್ಕ್ ಹೊರಡ್ತೀನಿ ಇವಾಗ ಇನ್ನೂ parking ಅಲ್ಲಿದ್ದೀನಿ ಹೊರಡ್ತೀನಿ ನಾನು ಆಮೇಲ್ ಮಾಡ್ತೀನ್ನಿನ್ಗೆ

ಹ ನಿನ್ಗೆ WhatsApp ಅಲ್ಲಿ ಇದೆಲ್ಲ details ಕಳಿಸ್ತೀನಿ okay ನಾ bye bye .

ಹೌದಾ ಮತ್ತೆ? ಆಯ್ತಾ ತಿಂಡಿಯೆಲ್ಲ ತಿಂದ್ಯಾ?

ಹೌದಾ? ಎಂತ ತಿಂಡಿ ಮಾಡಿದ್ದಾರೆ?

ಹೌದಾ? ಅದೇ ಸುದ್ದಿ ಇಲ್ಲ ನಿನ್ನದು.

ಸುದ್ದಿ ಅಂದ್ರೆ ನಾನ್ ಇಲ್ಲಿ ಮನೇಲಿದ್ದೆ, ನಾನ್ ಎಲ್ಲಿ ಹೊರಗೆ ಹೋಗುದಿಲ್ಲ ಈಗ.

ಎಂತಂದ್ರೆ ನಾಳ್ದು match ಉಂಟು ಒಂದು, ಬರ್ಬೋದಾ?

ಹೌದಾ? ಆಯ್ತು ಯಾರ್ ಯಾರ್ ಆಡುದು?

ಹಾ ನನ್ನೊಟ್ಟಿಗೆ ಒಂದು ಆರು ಜನ ಇದ್ದಾರೆ. ನಿಮ್ಮದೊಂದು ಇಬ್ಬರು ಕರ್ಕೊಂಡು ಬರ್ತಿಯಾ?

ನಾವ್ ನೋಡ್ಬೇಕು. ನಮ್ಗೂ ಕೂಡ ಇಲ್ಲಿ match ಉಂಟಂತ ಹೇಳಿದ್ದಾರೆ.

ನೋಡು ನೀನೊಂದು. ಬರ್ಲಿ~ ಬರ್ಲೇಬೇಕು ಬೇಕು ನೀನು.